ಇದು ಹಣ್ಣಿನಂಗಡಿ ಸೇಬಿನ ಹಣ್ಣು ದ್ರಾಕ್ಷಿ ಹಣ್ಣು ಮುಸುಂಬಿ ಹಣ್ಣು ಆಮೇಲೆ ದಾಳಿಂಬೆ ಹಣ್ಣು ಎಲ್ಲಾನು ಇಟ್ಟವ್ರೆ ಕೊಳ್ತು ಹೋಗಿರೋ ಹಣ್ಣುನ ಕರ್ಕೊ ಬಂದು ಹೇಳ್ಲಿ ಇವಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಯಾಪಾರ ಮಾಡ್ತಾರೆ ಇವ್ರು ಆದ್ರೆ ನಾವು ಮೋಸ ಹೋಯ್ತಾ ಇದ್ದಿವಿ ಅದ್ರಿಂದ ಪ್ರಯೋಜನ ಆಗ್ತಿಲ್ಲ ನಮಗೆ.

ಅಮ್ಮೆ ಗಿಫ್ಟ್ ಎಲ್ಲ ಕೊಡ್ತಾರೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಸೂಪರ್ ಆಗಿ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಕೇಕು ಎಲ್ಲ ಕುಯ್ಯಿಸಿ.